ಈ ಒಂದು ಚಿತ್ರದಲ್ಲಿ ಒಂದು ಕೊಠಡಿ ಇದೆ. ಇಲ್ಲಿ ಒಂದು ಸಮಾರಂಭಕ್ಕೆ ಆಸನಗಳನ್ನು ಒಂದರ ಮೇಲೆ ಒಂದರಂತೆ ಜೋಡಿಸಿ ಇಡಲಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಕೊಠಡಿ ಇದೆ. ಇದು ಮಲಗಿಕೊಳ್ಳುವ ಕೋಣೆ ಎಂದು ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಪುರುಷ ಬೊಂಬೆಗೆ ಬಟ್ಟೆಯನ್ನು ಹಾಕಲಾಗಿದೆ.

ಇದರ ಕೆಳಗಡೆ ಅಡಿಕೆ ಸಸಿಗಳ ನ್ನು ನೆಡಲಾಗಿದೆ.

ಉಗ್ಗಿ ಬಂಡಿಯ ಹಳೆಯನ್ನು ಕಾಣಬಹುದಾಗಿದೆ. ಅದರ ಪಕ್ಕದಲ್ಲಿ ನೀರಿನ ವ್ಯವಸ್ಥೆ ಇದೆ. ಒಬ್ಬ ಪುರುಷ--

ಈ ಒಂದು ಚಿತ್ರದಲ್ಲಿ ಇಬ್ಬರು ಯುವತಿಯರು ಕೈಯಲ್ಲಿ ಫೋನನ್ನು ಹಿಡಿದು ಸೆಲ್ಫಿಯೇ ತೆಗೆದುಕೊಂಡಿದ್ದಾರೆ.

ಇದು ಒಂದು ಶಿಕ್ಷಣ ಸಂಸ್ಥೆ ಆಗಿದೆ ರಾಷ್ಟ್ರೀಯ ಭಾರತಿ ಪಬ್ಲಿಕ್ ಸ್ಕೂಲ್ .